ಹುಕ್ಕಾ ತಗೊಂಡ್ ಎಬಸತರು ಮ್ಯಾಲ ಕೇಸರಿ ಕಲರ್ ಏತಿ ಫ್ಯಾಕ್ಟರಿ ಏತಿ ಅದೊಂದ ಫ್ಯಾಕ್ಟರಿಯಾಗ ಮಂದಿ ಆದರೂ ಜನರ ಅದಾರು ಬಾಳ ಬಾಳ ಮಂದಿ --

ಎಲ್ಲ ಒನ್ನದೊಂದ ಮಕ್ಳು ಕೂರ್ಚೆ ಮ್ಯಾಲ್ ಕುಂತೇತಿ ಎಟ್ ಹುಡಗೋರ್ ಜನಸಂಖ್ಯೆ ಬಾಳ ಹಿಂದ್ ಮನೀ ಅದಾವ ಪಾತ್ರಸ ಇಟ್ಟಿದ್ದು ಇಲ್ಲಿ ಕುರ್ಚೆ ಗೋಳನು ಆದವು ಎಲ್ಲ ಮಂದಿ ಬಾಳ ಕೂಡೇತಿ ಫುನ್ಕ್ಷನ್ --

ಮತ್ತ ಕಾರಿಯೇತಿ ಉದ್ದ ಹಸರ್ ಏತಿ ಕಲರ್ ಮೂರ್ ಮಂದಿ ಹೆಣ್ಮಕ್ಳ ಏನ್ ಗಂಡಮಕ್ಳ ಏನೋ ಅವರ ಒಬ್ಬಾಕಿ ಹೆಣ್ಮಗಳ್ ಕಾಣತಾಳ ಇಬ್ರ ಗಂಡಸೂರ್ ಅದರಒಬ್ಬ ಸ್ಕೂಟರ್ ಮ್ಯಾಲ್ ಸ್ಪಿಎಂಟರ್ ತಗೊಂಡ್ ನಿಂತ್ತನ್ ಒಬ್ಬ --

ಮಕ್ಕಳ ಅದಾವ ಇವು ರಂಗೋಲಿ ಸ್ಪರ್ಧಾ ಕಾಣತೇತಿ ಬಾಗಲ ನು ಏತಿ ಅಚಿಕದೇ ಕಿಡಕಿನು ಕಾಣತೇತಿ ಸರ್ ನಿತ್ತಾನು .